ಇಲ್ಲಿ ಒಂದು ಗಾರ್ಡನ್ಸ್ ಎಲ್ಲ ಮಾಡಿದ್ದಾರೆ ಮತ್ತೆ ಇಲ್ಲಿ ಒಳಗೆ ಒಳ್ಳೆ ಎಕ್ಸಿಬಿಷನ್ ಇರಬೇಕಂಟಹ ವೈಟ್ ಮಾಡ್ತಿದೀವಿ ಮತ್ತು ಇದು ಚೆನ್ನಾಗಿ ಕಾಂತಿದೆ.

ಒಳ್ಳೆ ಪ್ಲೇಸ್ ಕಾಣ್ತಿದೆ ಒಂದ್ ಜೋಗಫಾಲ್ಸ್ ಕಾಣ್ತಿದೆ ಒಳ್ಳೆ ಬೆಸ್ಟ್ ಕಾಣ್ತಿದೆ ಮತ್ ಇಲ್ಲಿ ನೀರ್ ಚೆನ್ನಾಗ್ ಬರ್ತಿದೆ ಅಂತ ಕಾಣುತ್ತೆ ಇದು ಒಳ್ಳೆ ಒಳ್ಳೆ ಗ್ರಾಸ್ ಇದಾವೆ ಮತ್ತೆ ಇದು ಚೆನ್ನಾಗ್ ಕಾಣ್ತಿದಾವೆ ಇದು ಒಳ್ಳೆ ಒಂದು ವ್ಯೂ ಕಾಣ್ತಿದೆ ಒಂದು ಪಾರ್ಕಿಂಗ್ ವ್ಯೂ ಕಾಣ್ತಿದೆ ಮತ್ತೆ ಅಲ್ಲಿ ಕಲರ್ ಕಲರ್ ಫ್ಲವರ್ಸ್ ಇದಾವೆ.

ಮತ್ತೆ ಕಲರ್ ಕಲರ್ ಆಗಿ ಲೈಟ್ಸ್ ಇದಾವೆ ಮತ್ ಇದು ಒಳ್ಳೆ ಬ್ಯೂಟಿಫುಲ್ ಅಂಗ್ ಕಾಣ್ತಿದೆ ಇದು ಒಳ್ಳೆ ನೇಚರ್ ಅಂಗ್ ಕಾಣ್ತಿದೆ ಇಸ್ ಗುಡ್.